ಕುಂಡದಲ್ಲಿ ಹಲವಾರು ರೀತಿಯ ಗಿಡಗಳನ್ನು ಹಚ್ಚಲಾಗಿದೆ.

ಸುತ್ತಲು ಕಬ್ಬಿಣದಿಂದ ಅವರಿಸಿದ ಜಾಲಿಯನ್ನು ಹಾಕಲಾಗಿದೆ.

ಈ ಚಿತ್ರದಲ್ಲಿ ಒಂದು ಮೂರ್ತಿಯೂ ಕಾಣುತ್ತಿದೆ.

ಈ ಚಿತ್ರದಲ್ಲಿ ಅಂಗಡಿಯು ಕಾಣುತಿದೆ ಅದರ ಹೊರಗಡೆ ನ್ಯೂ ಹೋಮ್ ಅಪ್ಲೈನ್ಸಸ್ ಎಂಬ ಪೋಸ್ಟರ್ ಹಾಕಲಾಗಿದೆ.

ಈ ಸುತ್ತಲೂ ಹಚ್ಚು ಹರಿಸಿನಿಂದ ಕೂಡಿದ ಮರಗಳು ಕಾಣುತ್ತಿವೆ.

ಬಿಲ್ಡಿಂಗ್ ನ ಮೇಲೆ ಒಂದು ಪಕ್ಷಿಯು ಕೂತಿದೆ.

ಕಬ್ಬಿಣದ ಗೇಟ್ ಇದೆ ಕಿಟಕಿಯು ಕಾಣುತ್ತಿದೆ

ಈ ಚಿತ್ರದಲ್ಲಿ ಕಾಲಿ ಮನೆ ಕಾಣ್ತಿದೆ.

ಅದರ ಒಳಗಡೆ ಹಲವಾರು ಸಾಮಾನುಗಳು ಕಾಣುತ್ತಿದೆ ಫ್ರಿಜ್ ಇದೆ.